ಇಲ್ಲಿ ನಾವು ಬಂಧನ್ ಬ್ಯಾಂಕ್ ಬೆಳಗಾವಿ ಷ ಬೆಳಗಾವಿ ಯಲ್ಲಿ ಇರುವತಕ್ಕಂತ ಬಂಧನ್ ಬ್ಯಾಂಕ್ ಅದರ ಶಾಖೆಯನ್ನು ನಾವಿಲ್ಲಿ ನೋಡಬಹುದು --

ಇದರಲ್ಲಿ ಒಬ್ಬ ಮನುಷ್ಯ ಕಸಗುಡಿಸುವುದನ್ನು ನಾವು ನೋಡಬಹುದಾಗಿದೆ ಈ ಚಿತ್ರದಲ್ಲಿ ಪೊಸ್ಟ ಆಫೀಸ ಅಂಚೆ ಕಚೇರಿ ಕಾಣಿಸ್ತಾ ಇದೆ ಅಂಚೆ ಕಚೇರಿಯ ಅಂಚೆ ಕಚೇರಿಯನ್ನ ಈಗಿನ ತೆಗೆದು --

ಈ ಚಿತ್ರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ ಇದು ಒಂದು ಸುಂದರವಾದ ಮನೆ ಆಗಿದೆ. ಮನೆಗೆ ಮೂರು ಕಿಟಕಿಗಳು ಇದಾವೆ ಕಿಟಿಕಿಯನ್ನು ಮುಚ್ಚಲಾಗಿದೆ ಹಾಗು ಇಲ್ಲಿ ಎರಡು ಚೇರ್ ಮತ್ತು ಒಂದು ಟೀ ಪಾಯ್ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ನೀರು ಹಸಿರು ಬಣ್ಣದಿಂದ ಕಾಣಿಸುತ್ತಿದೆ ಗಿಡಮರಗಳೆಲ್ಲಾ ಹಚ್ಚಹಸುರಾಗಿ--

ಈ ಚಿತ್ರವು ಜಲಪಾತದ್ದು ತುಂಬಾ ಸುಂದರವಾಗಿ ಜಲಪಾತದಲ್ಲಿ ನೀರು ಹರಿತಾ ಇದೆ ದೂರದಿಂದ ನೀರು ಹರಿದು ಬಂದು ಜಲಪಾತವಾಗಿ --

ನೀರಿರುವ ಹಳ್ಳ ಒಂದು ಕಾಣಿಸ್ತಾ ಇದೆ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲಿ ನೀರು ಅರಿಯುವುದನ್ನು ನಾವು ನೋಡಬಹುದು ಪ್ರಾಣಿಗಳು ಬಂದು ಇಲ್ಲಿ ನೀರನ್ನು ಕುಡಿಯುತ್ತವೆ ಹಾಗೂ --

ಹಾಗೂ ಅಲ್ಲಿ ಒಂದು ದೊಡ್ಡ ಸ್ತಂಭ ಒಂದು ಕಾಣಿಸ್ತಾ ಇದೆ ಸ್ತಂಭದ ಮೇಲೆ ನಾಲ್ಕು ಸಿಂಹಗಳು ಇರುವಂತದ್ದು ಕಾಣಿಸ್ತಾ ಇದೆ. ಧನ್ಯವಾದ.

ಹೆಲ್ಮೆಟ್ ದರಿಸಿ ಒಬ್ಬ ಮನುಷ್ಯ ಅವರ ಹೆಣ್ಣು ಮಕ್ಕಳನ್ನು ಕೂರಿಸಿಕೊಂಡು ಗಾಡಿ ಮೇಲೆ ಓಡಿಸತ್ತಿದ್ದಾರೆ ದನ್ಯವಾದ.

ಹಾಲಿನ ಬಣ್ಣದ ರೀತಿಯಲ್ಲಿ ದೂರ ದೂರದಿಂದ ಭೋರ್ಗರೆಯುತ್ತ ನೀರು ಹರಿದು ಬರುತ್ತಾ ಇದೆ ಧನ್ಯವಾದ.

ಹಾಲಿನ ಬಣ್ಣದ ರೂಪದಲ್ಲಿ ಭೋರ್ಗರೆಯುತ್ತ ಜಲಪಾತವಾಗಿ ನೀರು ಕಣ್ ತುಂಬಾ ನೋಡಲು ಹರಿಯುತ್ತದೆ.

ರಸ್ತೆ ಇದೆ ರಸ್ತೆ ಮಧ್ಯದಲ್ಲಿ ಒಂದು ದ್ವಿಚಕ್ರ ವಾಹನವನ್ನು ನಿಂತಿದ್ದೆ ಅಕ್ಕಪಕ್ಕ ತೆಂಗಿನ ಮರಗಳು ಅಡಿಕೆ ಮರಗಳು ರಸ್ತೆಯನ್ನು ಬಣ್ಣವಾಗಿ ಬಿಳಿ ಬಣ್ಣದಲ್ಲಿ ಅದನ್ನು ಗುರುತಿಸಿದ್ದಾರೆ .